ಈ ಒಂದು ಚಿತ್ರದಲ್ಲಿ ನಾವು ಒಂದು ಸಿಟಿ ಅಲ್ಲಿ ಇರುವಂತಹ ವೆರೈಟಿ ಗೈಡ್ಸ್ ಆಫ್ ಶೋಪ್ಸ್ನಾ ನೋಡ್ತಾ ಇದೀವಿ ಚಿತ್ರ ಜುವೆಲ್ಲರಲ್ಸು ವಿಶ್ವಾಸ್ ಲೇಡಿ ಟೈಲರ್ಸ್ ಹಾಗೆ ಪಕ್ಕದಲ್ಲಿ ಒಂದು ದೊಡ್ಡದು ಹೋಟೆಲ್ ಅನ್ಕೋತೀನಿ ಹೋಟೆಲ್ ಕಾಣುಸ್ತಿದೆ.

ಹಾಗೂ ಟ್ಯಾಟೂ ಅನ್ನು ಒಂದು ಶಾಪ್ ಕೂಡ ಇಲ್ಲಿ ಇದೆ ಮುಂದೆ ಪಾರ್ಕಿಂಗ್ ನೋ ಪಾರ್ಕಿಂಗ್ ಅನ್ನೋ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ ಒಂದು ದೊಡ್ಡ ಮರ ಕೂಡ ಇಲ್ಲಿ ನೋಡ್ಬೋದು .

ಫ್ಲಾರಸ್ ಕ್ಲಬ್ಬಿನ ಒಳಗೆ ಮರಗಳು --

ಈ ಚಿತ್ರದಲ್ಲಿ ನಾವು ಒಂದು ಕಾಂಪೌಂಡ್ ಆತ್ರ ಇರೋ ಒಂದು ಪಾನಿ ಪುರಿ ಗಾಡಿನ ನೋಡಬಹುದು ಆ ಅದು ಪಾನಿ ಪುರಿ ಇಟ್ಟಿದರೆ ಹಾಗು ಪೇ ಫೋನ್ ಪೇ ಕ್ಯೂ_ಆರ್ ಕೋಡ್ ಕೂಡ ಇಟ್ಟಿದರೆ .

ಈ ಚಿತ್ರದಲ್ಲಿ ನಾವು ಒಂದು ಆ ರಸ್ತೆ ಬದಿಯಲ್ಲಿರುವಂತ ಶಾಪ್ಸ್ನ ನೋಡುತ ಇದಿವಿ ಇಲ್ಲಿ ಕರ್ನಾಟಕ ಬ್ಯಾಂಕ್ ಇದೆ ಕರ್ನಾಟಕ ಬ್ಯಾಂಕಿಗೆ ಸಂಬಂದಪಟ್ಟ ಎ.ಟಿ.ಎಮ್ ನೋಡಬಹುದು ಹಾಗು ಮೇಲೆ ಒಂದು ಡೆಂಟಲ್ ಕ್ಲಿನಿಕ್ ಇದೆ.

ವಿಧ ವಿಧವಾದಂತಹ ಬೇರೆ ಬೇರೆ ಜಾತಿಗಳುಳ್ಳ ಮೀನುಗಳನ್ನು ಇಲ್ಲಿ ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ನಾವು ಅಮ್ಮ ಎಂಬ ಒಂದು ಬಿಲ್ಡಿಂಗ್ ಅನ್ನು ನೋಡುತ್ತಿದ್ದೇವೆ ಇದು ತುಂಬಾ ಸುಂದರವಾಗಿ ನಿರ್ಮಿಸಲಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ದೊಡ್ಡ ಷೋರೂಮ್ ಅನ್ನು ನೋಡುತ್ತಾ ಇದ್ದೇವೆ ಇಲ್ಲಿ ಆಡಿಡಾಸ್ ಔಟ್ ಲೇಟ್ ಅನ್ನ ನೋಡ್ತಾ ಇದ್ದೇವೆ ನೈಕ್ ಫ್ಯಾಕ್ಟ್ರ್ ಎಂಬ ಷೋರೂಮ್ ಕೂಡ ನೋಡ್ತಾ ಇದ್ದೀವಿ.